ಇದು ಒಂದು ಸೂಪರ್ ಮಾರ್ಕೆಟ್ ಇದೆ ಇದರಲ್ಲಿ ನಾವು ಬೇಕಾದ ಎಲ್ಲ ತರದ್ ಕೋಲ್ಡ್ ಡ್ರಿಂಕ್ಸ್ ಸಿಗುತ್ತದೆ ಎಕ್ಸಾಮ್ಪಲ್ ಮಾಜ ಲೇಮನ್ ಝಿರಾ --

ಎಲ್ಲ ತರದ ಸಾಮಾನುಗಳು ಇಲ್ಲಿ ಸಿಗುತ್ತವೆ ಮತ್ತು ಇಲ್ಲಿ ನಾವು ನೋಡಬಹುದು ಇದು ಒಂದು ಡಿಸ್ಟ್ರಿಬ್ಯೂಟರ್ ಆಗಿದೆ ಡಿಸ್ಟ್ರಿಬ್ಯೂಟರ್ ಆಗಿ ಅವರು ಕೆಲಸ ಮಾಡ್ತಾರೆ ಇಲ್ಲಿಂದ ತಗೊಂಡು ನಾವು ಚಿಕ್ಕ ಚಿಕ್ಕ ಅಂಗದಿಂಗಳ್ಲಲಿ ಹೋಗಿ ನಾವು ಸೇಲ್ ಮಾಡಬಹುದು.

ಇಲ್ಲಿ ಆಧಾರ್ ಬ್ಯಾಂಕ್ ಎ.ಟಿ.ಎಂ. ಆಕ್ಸಿಸ್ ಬ್ಯಾಂಕ್ ಎ.ಟಿ.ಎಂ. ಮತ್ತು ಮೇಲ್ಗಡೆ ಗೋಲ್ಡ್ ಲೋನ್ ಮತ್ತು ಗೋಲ್ಡ್ ಲೋನ್ ಇದೆ ಮತ್ತು ಎರಡು ಎ.ಟಿ.ಎಂ. ಬ್ರಾಂಚೆಸ್ ಇಲ್ಲಿ ನೋಡಬಹುದು. ಎರಡು ಎ.ಟಿ.ಎಂ. ನಲ್ಲಿ ನಾವು--

ಅಮೌಂಟ್ ಅನ್ನು ತೆಗಿ ತೆಗಿಯಬಹುದು ಮತ್ತು ಮೇಲೆ ಗೋಲ್ಡ್ ಅನ್ನನ್ನು ನಾವು ಗೋಲ್ಡ್ ಇಟ್ಟು ಹಣವನ್ನು ಲೋನ್ ಆಗಿ ಪಡೆಯಬಹುದು.